ಈ ಬಹಳಷ್ಟು ಛಾಯಗ್ರಹಣವನ್ನು ನೋಡಬಹುದು ಬಹಳಷ್ಟು ಪೋಸ್ಟರ್‌ ಗಳನ್ನು ನೋಡಬಹುದು ಇಲ್ಲಿ ಬಿಳಿ ಸ್ಕಿನ್‌ ಕಲರ್‌ ಹಳದಿ ಯಲ್ಲೋ ಕಲರ್ ತುಂಬಾ ಬಣ್ಣ--

ಬಿಲ್ಡಿಂಗ ಲ್ಲಿ ಹಲವಾರು ಕಿಟಕಿಗಳನ್ನು ನೀವು ಕಾಣಬಹುದು ಹಾಗೂ ಸಣ್ಣ ಸಣ್ಣ ಡ್ರಮ್‌ ಕೂಡ ನೀವು ನೋಡಬಹುದು ಹಾಗೂ ದೂರ ದೂರದಲ್ಲಿ ದೊಡ್ಡ ದೊಡ್ಡ ಮನೆಗಳು ಕೂಡ ನೀವು ನೋಡಬ --